ಮತ್ತು ಮೂವರು ವ್ಯಕ್ತಿಗಳಿಂದ ಕೂಡಿದೆ ಇಬ್ಬರು ವ್ಯಕ್ತಿಗಳು ಬ್ಯಾಟ್ ಅನ್ನು ಹಿಡಿದಿದ್ದಾರೆ.

ಈ ಚಿತ್ರದಲ್ಲಿ ನಾವು ಆರು ಬಸ್ ಗಳನ್ನು ಕಾಣಬಹುದು ಮತ್.

ಮತ್ತು ಸುಸ್ವಾದ ಕ್ರೀಷ್ಣಮುರಗ ಅಭಯಾರಣ್ಯ ರಾಣೇಬೆನ್ನುರು ಎಂಬ ಅಕ್ಷರಗಳಿಂಧ ಕೂಡಿದೆ.

ಈ ಚಿತ್ರದಲ್ಲಿ ಬಾಲಾಜಿ ಎಂಬ ಕಂಪನಿ ಯ ಶೋ ರೂಮ್ ಅನ್ನು ನೋಡಬಹುದು ಮಾ--

ಹಲವಾರು ಲೈಟ್ ಗಳಿಂದ ಕೂಡಿದೆ ಮತ್ತು ಫ್ಯಾನ್ ಸಹ ಕಾಣಬಹುದು.

ಪೂಜಾ ಪುನಸ್ಕಾರಗಳನ್ನು ಸಲ್ಲಿಸುವ ಜನರು ಕಾಣಬೋದಾಗಿದೆ.